ಹಾಗೆಯೇ ಅದಕ್ಕೆ ಒಂದು ಸ್ಟಿಕರ್ ಅನ್ನು ಅಂಟಿಸಿದ್ದಾರೆ.

ಇದೊಂದು ಬೆಟ್ಟವಾಗಿದೆ ಹಾಗೆ ಇಲ್ಲಿ ಹಲವಾರು ಕಲ್ಲಗಳನ್ನ ನಾವು ಕಾಣಬಹುದು.

ಇಲ್ಲಿ ನಾವು ಬೆಟ್ಟ ಗುಡ್ಡಗಳನ್ನು ಕಾಣಬಹುದು.

ಇಲ್ಲಿ ಒಬ್ಬ ಯುವಕನನ್ನ ಕಾಣಬಹುದು ಅವನು ಒಂದು ಬಾಗಿಲನ್ನು ನೀರ್ಮಿಸುವುದನ್ನು ಕಾಣಬಹುದು ಹಾಗೆ ಅನೇಕ ಬಾಗಿಲನ್ನು ನಿರ್ಮಿಸಿ ಇಟ್ಟಿದ್ದನ್ನು ಕಾಣಬಹುದು.

ಹಾಗೆ ಒಂದು ಗಂಡು ಹುಡುಗ ನಿಂತಿದ್ದಾನೆ.

ಹಾಗೆ ಹಲವಾರು ಗಿಡಮರಗಳನ್ನು ನಾವು ಇಲ್ಲಿ ಕಾಣಬಹುದು ವಿದ್ಯುತ್ ಕಂಬವನ್ನು ನಾವು ಕಾಣಬಹುದು.

ಇಲ್ಲಿ ನಾವು ಬಂಡೆ ಕಲ್ಲಿನ ಅಂಗಡಿಯನ್ನ ಕಾಣಬಹುದು.

ಇಲ್ಲಿ ಹಲವಾರು ರೀತಿಯ ಕಟ್ಟಿಗೆಗಳನ್ನು ನಾವು ಕಾಣಬಹುದು ಬೈಕ್ ಗಳನ್ನು ಕಾಣಬಹುದು ಹಾಗೆ ಒಬ್ಬ ಯುವಕನನ್ನು ನಾವಿಲ್ಲಿ ಕಾಣಬಹುದು.

ಹಾಗೆ ಹಲವಾರು ಕಟ್ಟಡಗಳನ ನಾವಿಲ್ಲಿ ಕಾಣಬಹುದು.

ಚಿಕ್ಕ ಚಿಕ್ಕ ಸಣ್ಣ ಕಲ್ಲುಗಳನ್ನು ಇಲ್ಲಿ ನಾವು ಕಾಣಬಹುದು.

ಹಾಗೆ ಹಲವಾರು ಕಿಟಕಿಗಳನ್ನು ನಾವು ಇಲ್ಲಿ ಕಾಣಬಹುದು ಅನೇಕ ಚೇರ್ ಗಳನ್ನು ನಾವಿಲ್ಲಿ ಕಾಣಬಹುದು ಅನೇಕ ರೀತಿಯ --

ಒಂದು ದೊಡ್ಡದಾದ ಬೋರ್ಡ್ ಅನ್ನ ಕಾಣಬಹುದು.